ಮೋಝಿಲ್ಲ ಫೈರ್ ಫಾಕ್ಸ್ ನಲ್ಲಿ ಥೀಮ್ ಗಳು ಎಂಬ ಈ ಸ್ಪೋಕನ್ ಟ್ಯುಟೋರಿಯಲ್ ಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಮೋಝಿಲ್ಲ ಫೈರ್ ಫಾಕ್ಸ್ ನಲ್ಲಿನ ಥೀಮ್ಸ್ ಪರ್ಸೋನಾಸ್ ಮತ್ತು ಆಡ್ ಬ್ಲಾಕಿಂಗ್ ಗಳ ಬಗ್ಗೆ ಕಲಿಯಲಿದ್ದೇವೆ
ಮೋಝಿಲ್ಲ ಫೈರ್ಫಾಕ್ಸ್ ಬಳಕೆದಾರನ ಅಭಿರುಚಿ ಅಥವಾ ಆಯ್ಕೆಗೆ ತಕ್ಕಂತೆ ಕಸ್ಟಮೈಸ್ ಮಾಡುವ ಸೌಲಭ್ಯವನ್ನು ಹೊಂದಿದೆ
ಈ ಕಸ್ಟಮೈಝೇಷನ್ ಗಳಲ್ಲಿ ಥೀಮ್ಸ್ ಕೂಡಾ ಒಂದು
ಥೀಮ್ ಗಳು ಫೈರ್ಫಾಕ್ಸ್ ನ ಚಿತ್ರಣವನ್ನೇ ಬದಲಿಸುತ್ತವೆ
ಅಷ್ಟೇ ಅಲ್ಲದೆ ಇದು ಬ್ಯಾಕ್ ಗ್ರೌಂಡ್ ನ ಬಣ್ಣ ಬಟನ್ ಗಳ ಚಿತ್ರಣ ಮತ್ತು ಲೇಔಟ್ ಅನ್ನೂ ಬದಲಾಯಿಸುತ್ತದೆ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಉಬಂಟು 1004 ರಲ್ಲಿ ಫೈರ್ಫಾಕ್ಸ್ 70 ಯನ್ನು ಬಳಸುತ್ತಿದ್ದೇವೆ
ನಾವೀಗ ಫೈರ್ಫಾಕ್ಸ್ ಬ್ರೌಸರ್ ಅನ್ನು ತೆರೆಯೋಣ
ಆರಂಭದಲ್ಲಿ ನಾವು ಮೊಝಿಲ್ಲ ಫೈರ್ಫಾಕ್ಸ್ ನ ಥೀಮ್ ಅನ್ನು ಬದಲಾಯಿಸುವುದು ಹೇಗೆ ಎಂಬುದನ್ನು ಕಲಿಯೋಣ
ಮೊದಲಿಗೆ ಲೋಡ್ ಇಮೇಜಸ್ ಆಟೋಮ್ಯಾಟಿಕಲ್ ಲೋಡ್ ಇಮೇಜಸ್ ಆಟೋಮೆಟಿಕಲಿ ಎಂಬ ಅಪ್ಷನ್ ಅನ್ನು ಸಕ್ಷಮಗೊಳಿಸಿ
ಅದರಿಂದ ಬ್ರೌಸರ್ ನಲ್ಲಿ ಚಿತ್ರಗಳು ಗೋಚರವಾಗುವುದನ್ನು ಕಾಣಬಹುದು
ಮೆನ್ಯುಬಾರ್ ನಲ್ಲಿ ಎಡಿಟ್ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಪ್ರೆಫರೆನ್ಸಸ್ ಪ್ರಿಫರೆನ್ಸ್ ಮೇಲೆ ಕ್ಲಿಕ್ ಮಾಡಿ
ಪ್ರಿಫೆರೆನ್ಸ್ ನ ಡೈಲಾಗ್ ಬಾಕ್ಸ್ ನಲ್ಲಿ ಕಾಂಟೆಂಟ್ ಕಂಟೆಂಟ್ ಟ್ಯಾಬ್ ಅನ್ನು ಆಯ್ಕೆ ಮಾಡಿ
ಲೋಡ್ ಇಮೇಜಸ್ ಆಟೋಮ್ಯಾಟಿಕಲ್ ಲೋಡ್ ಇಮೇಜಸ್ ಆಟೊಮೆಟಿಕ್ ಲ್ಲಿ ಎಂಬ ಬಾಕ್ಸ್ ಅನ್ನು ಚೆಕ್ ಮಾಡಿ
ಕ್ಲೋಸ್ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ
ಈಗ ಯು ಆರ್ ಎಲ್ ಪಟ್ಟಿಯ ಮೇಲೆ ಕ್ಲಿಕ್ ಮಾಡಿ ನಂತರ addonsmozillaorgfirefoxಥೀಮ್ಸ್ ಆಡೊನ್ಸ್ ಡಾಟ್ ಮೋಝಿಲ್ಲ ಡಾಟ್ ಓ ಆರ್ ಜಿ ಸ್ಲಾಷ್ ಫೈರ್ಫಾಕ್ಸ್ ಸ್ಲಾಷ್ ಥೀಮ್ಸ್ ಎಂದು ಟೈಪ್ ಮಾಡಿ
ಎಂಟರ್ ಅನ್ನು ಒತ್ತಿರಿ
ಇದು ನಮ್ಮನ್ನು ಮೊಝಿಲ್ಲ ಫೈರ್ಫಾಕ್ಸ್ ಆಡ್ ಆನ್ಸ್ನ ಥೀಮ್ ಪೇಜ್ ಗೆ ಕರೆದೊಯ್ಯುತ್ತದೆ
ಚಿಕ್ಕ ಚಿಕ್ಕ ಗಾತ್ರದಲ್ಲಿ ಅನೇಕ ಥೀಮ್ ಗಳನ್ನು ನಾವಿಲ್ಲಿ ಕಾಣಬಹುದು
ಥೀಮ್ ಗಳು ಹೇಗೆ ಕಾಣುತ್ತವೆ ಎಂಬುದನ್ನು ಈ ಥಂಬ್ನೈಲ್ ಗಳು ತೋರಿಸುತ್ತವೆ
ನೀವೀಗ ಥೀಮ್ ಗಳನ್ನು ಕಾಣಬಹುದು
ಲಭ್ಯವಿರುವ ಥೀಮ್ ಗಳ ವಿಭಾಗಗಳನ್ನು ನೋಡಿ
ಮೊದಲು ಇವುಗಳನ್ನು ಉಪಯೋಗಿಸಿದ ಬಳಕೆದಾರರ ರೇಟಿಂಗ್ ಕೂಡಾ ನೋಡಿ
ನಮ್ಮ ಮೌಸ್ಪಾಯಿಂಟರ್ ಅನ್ನು ಹಾಗೆಯೇ ಯಾವುದಾದರೊಂದು ಥೀಮ್ ಮೇಲೆ ನಿಲ್ಲಿಸೋಣ
ಲ್ಟ್ಪಾಸೆಗ್ಟ್ ಈಗ ಶೈನ್ ಬ್ರೈಟ್ ಸ್ಕಿನ್ ಶೈನ್ ಬ್ರೈಟ್ ಸ್ಕಿನ್ ಥೀಮ್ ಮೇಲೆ ಕ್ಲಿಕ್ ಮಾಡಿ
ಲಭ್ಯವಿರುವ ಅನೇಕ ಥೀಮ್ ಗಳಲ್ಲಿ ಇದೂ ಕೂಡಾ ಒಂದು
ಶೈನ್ ಬ್ರೈಟ್ ಸ್ಕಿನ್ ಥೀಮ್ ನ ಪೇಜ್ ಗೋಚರವಾಗುತ್ತದೆ
ಕಂಟಿನ್ಯೂ ಟಿಒ ಡೌನ್ಲೋಡ್ ಕಂಟಿನ್ಯು ಟು ಡೌನ್ ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ
ಇದು ಥೀಮ್ ನ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡುವ ಪುಟಕ್ಕೆ ನಿಮ್ಮನ್ನು ಕರೆದೊಯ್ಯುತ್ತದೆ
ಥೀಮ್ ಅನ್ನುಇನ್ ಸ್ಟಾಲ್ ಮಾಡಲು ಅಡ್ ಟಿಒ ಫೈರ್ಫಾಕ್ಸ್ ಆಡ್ ಟು ಫೈರ್ಫಾಕ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ
ಆಗ ಆಡ್ ಆನ್ ಡೌನ್ ಲೋಡಿಂಗ್ ಪ್ರೋಗ್ರೆಸ್ ಬಾರ್ ತೆರೆದುಕೊಳ್ಳುತ್ತದೆ
ನಂತರ ಸಾಫ್ಟ್ ವೇರ್ ಇನ್ ಸ್ಟಾಲೇಷನ್ ಅನ್ನು ಖಚಿತಪಡಿಸಲು ಸಂದೇಶವು ಗೋಚರವಾಗುತ್ತದೆ
ಇನ್ಸ್ಟಾಲ್ ನೌ ಇನ್ ಸ್ಟಾಲ್ ನೌವ್ ಎಂಬಲ್ಲಿ ಕ್ಲಿಕ್ ಮಾಡಿ
ಥೆ ಥೀಮ್ ವಿಲ್ ಬೆ ಇನ್ಸ್ಟಾಲ್ಡ್ ಒನ್ಸ್ ಯೂ ರೆಸ್ಟಾರ್ಟ್ ಫೈರ್ಫಾಕ್ಸ್ ದ ಥೀಮ್ ವಿಲ್ ಬಿ ಇನ್ಸ್ಟಾಲ್ಡ್ ಒನ್ಸ್ ಯು ರಿಸ್ಟಾರ್ಟ್ ಫೈರ್ಫಾಕ್ಸ್ ಎಂಬ ಸಂದೇಶ ಗೋಚರವಾಗುತ್ತದೆ
ರೆಸ್ಟಾರ್ಟ್ ನೌ ರಿಸ್ಟಾರ್ಟ್ ನೌವ್ ಬಟನ್ ಕ್ಲಿಕ್ ಮಾಡಿ
ಮೊಝಿಲ್ಲ ಫೈರ್ಫಾಕ್ಸ್ ಶಟ್ ಡೌನ್ ಆಗುತ್ತದೆ
ಅದು ರಿಸ್ಟಾರ್ಟ್ ಆದಾಗ ಹೊಸ ಥೀಮ್ ಅನ್ವಯವಾಗಿರುತ್ತದೆ
ನಾವೀಗ ನಮ್ಮ ಹಿಂದಿನ ಥೀಮ್ ಗಳ ಪೇಜ್ ಗೆ ಹೋಗೋಣ
ಈಗ ಇನ್ನೊಂದು ಥೀಮನ್ನು ಆರಿಸಿಕೊಳ್ಳೋಣ
ಈ ಥೀಮ್ ಅಡ್ ಟಿಒ ಫೈರ್ಫಾಕ್ಸ್ ಆಡ್ ಟು ಫೈರ್ಫಾಕ್ಸ್ ಬಟನ್ ತೋರಿಸುತ್ತದೆ
ಇದು ಆಯ್ಕೆಮಾಡಿದ ಥೀಮನ್ನು ಡೌನ್ ಲೋಡ್ ಮಾಡುತ್ತದೆ
ಡೌನ್ ಲೋಡ್ ಮುಗಿಯುತ್ತಿದ್ದಂತೆ ಎಚ್ಚರಿಕೆಯ ಸಂದೇಶವುಳ್ಳ ವಿಂಡೋ ಗೋಚರವಾಗುತ್ತದೆ
ಇನ್ಸ್ಟಾಲ್ ನೌ ಇನ್ ಸ್ಟಾಲ್ ನೌವ್ ಬಟನ್ ಮೇಲೆ ಕ್ಲಿಕ್ ಮಾಡಿ
ನೀವು ಫೈರ್ಫಾಕ್ಸ್ ಬ್ರೌಸರ್ ಅನ್ನು ರಿಸ್ಟಾರ್ಟ್ ಮಾಡಬೇಕಾಗುತ್ತದೆ
ರೆಸ್ಟಾರ್ಟ್ ನೌ ರಿಸ್ಟಾರ್ಟ್ ನೌವ್ ಬಟನ್ ನ ಮೇಲೆ ಕ್ಲಿಕ್ ಮಾಡಿ
ಮೊಝಿಲ್ಲ ಫೈರ್ಫಾಕ್ಸ್ ಮುಚ್ಚಿಕೊಳ್ಳುತ್ತದೆ
ಮತ್ತೆ ಅದು ರಿಸ್ಟಾರ್ಟ್ ಆದಾಗ ಹೊಸ ಥೀಮ್ ಅನ್ವಯವಾಗಿರುತ್ತದೆ
ನೀವೇ ನೋಡಿ ಥೀಮ್ ಗಳು ಬ್ರೌಸರ್ ನ ಮೇಲ್ಮೈ ಪರಿದೃಶ್ಯದ ಸೌಂದರ್ಯವನ್ನು ವೃದ್ಧಿಗೊಳಿಸಲು ಹೇಗೆ ಸಹಕಾರಿಯಾಗಿವೆ160
ಇದು ನಿಮ್ಮ ವಿಶಿಷ್ಟ ಅಭಿರುಚಿಗೆ ತಕ್ಕಂತೆ ಫೈರ್ಫಾಕ್ಸ್ ಬ್ರೌಸರ್ ಅನ್ನು ಕಸ್ಟಮೈಸ್ ಗೊಳಿಸುತ್ತದೆ
ಯಾವುದೇ ಕಾರಣದಿಂದ ಹಿಂದಿನ ಡಿಫಾಲ್ಟ್ ಥೀಮ್ ಗೆ ಹೋಗಲು ನೀವು ಬಯಸಿದ್ದಲ್ಲಿ ಕೇವಲ ಟೂಲ್ಸ್ ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಂತರ add ಒಎನ್ಎಸ್ ಆಡ್ ಆನ್ಸ್ ಮೇಲೆ ಕ್ಲಿಕ್ ಮಾಡಿ
ನಂತರ ಎಡಬದಿಯ ಪೇನಲ್ ನಲ್ಲಿ ಅಪಿಯರೆನ್ಸ್ ಅಪಿಯರೆನ್ಸ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ
ಇಲ್ಲಿ ಡೌನ್ ಲೋಡ್ ಮಾಡಿದ ಎಲ್ಲಾ ಥೀಮ್ ಗಳು ಕಾಣಸಿಗುತ್ತವೆ
ಡಿಫಾಲ್ಟ್ ಥೀಮ್ ಡಿಫಾಲ್ಟ್ ಥೀಮ್ ಅನ್ನುನೋಡಿ
ಎನೇಬಲ್ ಎನೇಬಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ
ಈಗ ರೆಸ್ಟಾರ್ಟ್ ನೌ ರಿಸ್ಟಾರ್ಟ್ ನೌವ್ ಬಟನ್ ಮೇಲೆ ಕ್ಲಿಕ್ ಮಾಡಿ
ಮೊಝಿಲ್ಲ ಫೈರ್ಫಾಕ್ಸ್ ಷಟ್ ಡೌನ್ ಆಗಿ ನಂತರ ರಿಸ್ಟಾರ್ಟ್ ಆಗುತ್ತದೆ
ಅದು ರಿಸ್ಟಾರ್ಟ್ ಆದಾಗ ಮತ್ತೊಮ್ಮೆ ಡೀಫಾಲ್ಟ್ ಥೀಮ್ ಕಾಣಸಿಗುತ್ತದೆ
ನಾವೀಗ ಆಡ್ ಆನ್ಸ್ ಟ್ಯಾಬ್ ಅನ್ನು ಮುಚ್ಚೋಣ
ಪರ್ಸೊನಾ ಗಳು ಉಚಿತವಾಗಿವೆ ಮತ್ತು ಫೈರ್ಫಾಕ್ಸ್ ನ ಸ್ಕಿನ್ ಆಗಿ ಇನ್ ಸ್ಟಾಲ್ ಮಾಡಲು ಬಹಳ ಸುಲಭವಾಗಿವೆ
ಪರ್ಸೋನಾಸ್ ಪ್ಲಸ್ ಎಂಬುದು ಆಂತರಿಕ ಕಾರ್ಯಗಳಾದ ಅತ್ಯುತ್ತಮವಾದ ನಿಯಂತ್ರಣ ಹಾಗೂ ಹೊಸತಾದ ಪ್ರಸಿದ್ಧವಾದ ಮತ್ತು ನಿಮ್ಮ ಆಯ್ಕೆಯ ಪರ್ಸೋನಾಗಳಿಗೆ ಪ್ರವೇಶಿಸುವುದೇ ಮುಂತಾದವುಗಳನ್ನು ವಿಸ್ತಾರಮಾಡುತ್ತದೆ
ಯು ಆರ್ ಎಲ್ ಪಟ್ಟಿಯ ಮೇಲೆ ಕ್ಲಿಕ್ ಮಾಡಿ ನಂತರ addonsಮೊಜಿಲ್ಲಾ ಡಾಟ್ orgfirefoxpersonas ಆಡೊನ್ಸ್ ಡಾಟ್ ಮೋಝಿಲ್ಲ ಡಾಟ್ ಓ ಆರ್ ಜಿ ಸ್ಲಾಷ್ ಫೈರ್ಫಾಕ್ಸ್ ಸ್ಲಾಷ್ ಪರ್ಸೋನಾಸ್ ಎಂದು ಟೈಪ್ ಮಾಡಿ
ಎಂಟರ್ ಅನ್ನು ಒತ್ತಿರಿ
ಇದು ನಿಮ್ಮನ್ನು ಮೊಝಿಲ್ಲ ಫೈರ್ಫಾಕ್ಸ್ ಆಡ್ ಆನ್ಸ್ ನ ಪರ್ಸೋನಾಸ್ ಪುಟಕ್ಕೆ ಕರೆದೊಯ್ಯುತ್ತದೆ
ನಾವಿಲ್ಲಿ ಅನೇಕ ಸಂಖ್ಯೆಯ ಪರ್ಸೋನಾಸ್ ಗಳನ್ನುಕಾಣಬಹುದು
ನಿಮ್ಮ ಆಯ್ಕೆಯಂತೆ ಯಾವುದಾದರೊಂದು ಪರ್ಸೋನಾಸ್ ಮೇಲೆ ಕ್ಲಿಕ್ ಮಾಡಿ
ಇದು ಆರಿಸಿದ ಪರ್ಸೋನಾ ಬಗೆಗಿನ ವಿಸ್ತೃತ ಮಾಹಿತಿಯುಳ್ಳ ಪುಟಕ್ಕೆ ನಿಮ್ಮನ್ನು ಕರೆದೊಯ್ಯುತ್ತದೆ
ಅಡ್ ಟಿಒ ಫೈರ್ಫಾಕ್ಸ್ ಆಡ್ ಟು ಪೈರ್ಫಾಕ್ಸ್ ಬಟನ್ ನ ಮೇಲೆ ಕ್ಲಿಕ್ ಮಾಡಿ
ಹೊಸ ಥೀಮ್ ಅಳವಡಿಸಲಾಗಿದೆ ಎಂದು ನಿಮ್ಮನ್ನು ಜಾಗೃತಗೊಳಿಸಲು ಮೇಲ್ಭಾಗದಲ್ಲಿ ನೋಟಿಫಿಕೇಷನ್ ಬಾರ್ ಗೋಚರವಾಗುತ್ತದೆ
ನೊಟಿಫಿಕೇಷನ್ ಬಾರ್ ನ ಬಲಮೂಲೆಯಲ್ಲಿನ ಸಣ್ಣ ಎಕ್ಸ್ ಗುರುತಿನ ಮೇಲೆ ಕ್ಲಿಕ್ ಮಾಡಿ
ಫೈರ್ಫಾಕ್ಸ್ ಪರ್ಸೋನಾವನ್ನು ತಾನಾಗಿಯೇ ಇನ್ ಸ್ಟಾಲ್ ಮಾಡುತ್ತದೆ
ಇಂಟರ್ನೆಟ್ ನಲ್ಲಿ ಕೆಲಸ ಮಾಡುವಾಗ ಆಡ್ ಗಳು ಪದೇ ಪದೇ ಮಧ್ಯಪ್ರವೇಶಿಸುತ್ತಿರುತ್ತವೆ
ಆದರೆ ಆಡ್ ಗಳನ್ನು ತಡೆಗಟ್ಟಲು ಸಹಕರಿಸುವ ವಿಶಿಷ್ಟ ಸಾಫ್ಟ್ವೇರ್ ಗಳೂ ಇವೆ
ಈ ರೀತೀಯ ಆಡ್ಆನ್ ಗಳಲ್ಲಿ ಆಡ್ ಬ್ಲಾಕ್ ಕೂಡಾ ಒಂದು
ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿ ನಂತರ ಆಡ್ಆನ್ ನ ಮೇಲೆ ಕ್ಲಿಕ್ ಮಾಡಿ
ಮೇಲ್ಭಾಗದ ಬಲಮೂಲೆಯಲ್ಲಿನ ಸರ್ಚ್ ಪಟ್ಟಿಯ ಮುಖಾಂತರ ಆಡ್ ಬ್ಲಾಕ್ ಅನ್ನು ಹುಡುಕಿ ಎಂಟರ್ ಅನ್ನು ಒತ್ತಿರಿ
ಆಡ್ ಬ್ಲಾಕಿಂಗ್ ಸಾಫ್ಟ್ವೇರ್ ಗಳ ಪಟ್ಟಿಯೇ ಗೋಚರವಾಗುತ್ತದೆ
ಆಡ್ ಬ್ಲಾಕ್ ಪ್ಲಸ್ ಗಾಗಿ ಇನ್ ಸ್ಟಾಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ
ಆಡ್ ಬ್ಲಾಕ್ ಡೌನ್ ಲೋಡ್ ಆಗಲು ಶುರುವಾಗುತ್ತದೆ
ಆಡ್ ಬ್ಲಾಕರ್ ಈಗ ಇನ್ ಸ್ಟಾಲ್ ಆಗಿರುತ್ತದೆ
ಅಡ್ಬ್ಲಾಕ್ ವಿಲ್ ಬೆ ಇನ್ಸ್ಟಾಲ್ಡ್ ಆಫ್ಟರ್ ಯೂ ರೆಸ್ಟಾರ್ಟ್ ಫೈರ್ಫಾಕ್ಸ್ ಎಂಬ ನೋಟಿಫಿಕೇಷನ್ ಗೋಚರವಾಗುತ್ತದೆ
ರೆಸ್ಟಾರ್ಟ್ ನೌ ರಿಸ್ಟಾರ್ಟ್ ನೌವ್ ಎಂಬ ಲಿಂಕ್ ಮೇಲೆ ಕ್ಲಿಕ್ ಮಾಡಿ
ಮೊಝಿಲ್ಲ ಫೈರ್ಫಾಕ್ಸ್ ಷಟ್ ಡೌನ್ ಆಗಿ ನಂತರ ರಿಸ್ಟಾರ್ಟ್ ಆಗುತ್ತದೆ
ರಿಸ್ಟಾರ್ಟ್ ನ ನಂತರ ಆಡ್ ಬ್ಲಾಕರ್ ತನ್ನ ಕಾರ್ಯವನ್ನು ನಿರ್ವಹಿಸುತ್ತಿರುತ್ತದೆ
ಇಷ್ಟಾದರೂ ಆಡ್ ಬ್ಲಾಕರ್ ಉಪಯೋಗದಿಂದ ಕೆಲವು ತೊಂದರೆಗಳೂ ಉಂಟಾಗುತ್ತವೆ
ಆಡ್ ಬ್ಲಾಕರ್ ಚಾಲ್ತಿಯಲ್ಲಿದ್ದಾಗ ಕೆಲವು ಸೈಟ್ ಗಳ ಪ್ರವೇಶ ಸಾಧ್ಯವಾಗುವುದಿಲ್ಲ
ಇದಕ್ಕೆ ಕಾರಣವೆಂದರೆ ಅನೇಕ ಉಚಿತ ಸೈಟ್ ಗಳ ಆದಾಯದ ಮೂಲ ಆಡ್ ಗಳೇ ಆಗಿವೆ
ಆಡ್ ಬ್ಲಾಕರ್ ನಿಮ್ಮ ಬ್ರೌಸರ್ ನಲ್ಲಿ ಗೋಚರವಾಗುವ ಕೆಲವು ಸೈಟ್ ಗಳನ್ನು ತಡೆಯಲೂಬಹುದು
ಆಡ್ ಗಳನ್ನು ತಡೆಗಟ್ಟುತ್ತಿರುವ ಸಂದರ್ಭದಲ್ಲಿ ಈ ವಿಚಾರವನ್ನು ಅವಶ್ಯವಾಗಿ ಗಮನಿಸಬೇಕಾಗುತ್ತದೆ
ಈಗ ನಾವು ಈ ಟ್ಯುಟೊರಿಯಲ್ ನ ಕೊನೆಗೆ ಬಂದಿದ್ದೇವೆ
ಈ ಟ್ಯುಟೋರಿಯಲ್ನಲ್ಲಿ ನಾವು ಥೀಮ್ಸ್ ಪರ್ಸೋನಾಸ್ ಮತ್ತು ಆಡ್ ಬ್ಲಾಕಿಂಗ್ ಗಳ ಬಗ್ಗೆ ಕಲಿತಿದ್ದೇವೆ
ಇಲ್ಲಿರುವ ಅಭ್ಯಾಸವನ್ನು ಮಾಡಲು ಪ್ರಯತ್ನಿಸಿ
ನಾಸಾ ನೈಟ್ ಲಾಂಚ್ ಎಂಬ ಥೀಮ್ ಅನ್ನು ಇನ್ ಸ್ಟಾಲ್ ಮಾಡಿ
ನಂತರ ಡಿಫಾಲ್ಟ್ ಥೀಮ್ ಗೆ ಪರಿವರ್ತಿಸಿ
ಯಾಹೂ ಡಾಟ್ಕಾಮ್ ಅನ್ನು ಬಿಟ್ಟು ಉಳಿದ ಎಲ್ಲಾ ಪಾಪ್ಅಪ್ ಗಳನ್ನು ತಡೆಗಟ್ಟಿ
ಈ ಕೆಳಗಿನ ಲಿಂಕ್ ನಲ್ಲಿರುವ ವೀಡಿಯೋ ವನ್ನುನೋಡಿ
ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ನ ಸಾರಾಂಶವನ್ನುಹೇಳುತ್ತದೆ
ನಿಮ್ಮಲ್ಲಿ ಉತ್ತಮ ಬ್ಯಾಂಡ್ ವಿಡ್ಥ್ ಇಲ್ಲವಾದಲ್ಲಿ ಇದನ್ನು ಡೌನ್ ಲೋಡ್ ಮಾಡಿ ನೋಡಿ
ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಗಣವು ಈ ಪಾಠವನ್ನಾಧಾರಿಸಿ ಕಾರ್ಯಶಾಲೆಯನ್ನು ನಡೆಸುತ್ತದೆ
ಯಾರು ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೋ ಅವರಿಗೆ ಪ್ರಮಾಣಪತ್ರವನ್ನೂ ನೀಡುತ್ತದೆ
ಹೆಚ್ಚಿನ ಮಾಹಿತಿಗಾಗಿ ಕಾಂಟಾಕ್ಟ್ spoken tutorialorg ಕಾಂಟೆಕ್ಟ್ ಎಟ್ ಸ್ಪೋಕನ್ ಹೈಫನ್ ಟ್ಯುಟೋರಿಯಲ್ ಡಾಟ್ ಓ ಆರ್ ಜಿ ಈ ಈ ಮೇಲ್ ಮೂಲಕ ಸಂಪರ್ಕಿಸಿ
ಈ ಪಾಠವು ಟಾಕ್ ಟು ಎ ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ
ಈ ಪ್ರಕಲ್ಪವನ್ನು ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ
ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗಿರುವ ಲಿಂಕ್ ಅನ್ನುನೋಡಿ httpspoken tutorialorgNMEICT Intro
ಎಚ್ ಟಿ ಟಿ ಪಿ ಸ್ಲಾಷ್ ಸ್ಲಾಷ್ ಸ್ಪೋಕನ್ ಹೈಫನ್ ಟ್ಯುಟೋರಿಯಲ್ ಡಾಟ್ ಓ ಆರ್ ಜಿ ಸ್ಲಾಷ್ ಎನ್ ಎಮ್ ಇ ಸಿ ಟಿ ಹೈಫನ್ ಇನ್ ಟ್ರೊ ಡಾಟ್ ಈ ಟ್ಯುಟೋರಿಯಲ್ ನ ಅನುವಾದಕ ಬೆಂಗಳೂರಿನಿಂದ ಶಶಾಂಕ ಹತ್ವಾರ್ ಹಾಗೂ ಪ್ರವಾಚಕ ಐ ಐ ಟಿ ಬಾಂಬೆಯಿಂದ ವಾಸುದೇವ
ಸಹಯೋಗಕ್ಕಾಗಿ ಧನ್ಯವಾದಗಳು